ನಾವು ನೋಡುತ್ತಿರುವ ಬ್ಯಾಂಕಿನ ಹೊರಾಂಗಣ ಚಿತ್ರಣವಾಗಿದೆ ಈ ಕೆ ಪಕ್ಕದ ಟೇಬಲ್ ನಲ್ಲಿ ಒಬ್ಬಳ ಮಹಿಳೆ ಕುತಿರು ಒಬ್ಬ ಪುರುಷ ಕುತಿರು ಸಹ ನೋಡಬಹುದಾಗಿದೆ --

ಹಾಗೂ ಬ್ಯಾಂಕಿನ ಮುಂಭಾಗದಲ್ಲಿ ಕೆಲವು ಸ್ಕೂಟಿ ಮತ್ತು ಬೈಕ್ ಗಳು ನಿಂತಿರುವ ಚಿತ್ರಣವನ್ನು ಕಾಣಬಹುದಾಗಿದೆ ಹಾಗೂ ಅಕ್ಕ ಪಕ್ಕದಲ್ಲಿ ಬಿಲ್ಡಿಂಗ್ ಅನ್ನು ಸಹ ನಾವಿಲ್ಲಿ ಕಾಣಬಹುದಾಗಿದೆ ಹಾಗು ಲೈಟ್ ಕಂಬವನ್ನು ಸಹ ನೋಡಬಹುದು.

ಓಡಾಡುತ್ತಿರುವ ದೃಶ್ಯವನ್ನು ನಾವಿಲ್ಲಿ ಕಾಣಬಹುದಾಗಿದೆ. ಹಾ ಸುತ್ತ ಮುತ್ತ ಬಿಲ್ಡಿಂಗ್ ಮತ್ತು ಗಿಡ ಮಾಗಳನ್ನು ಸಹ ನಾವಿಲ್ಲಿ ಕಾಣಬಹುದಾಗಿದೆ.

ಪಕ್ಕದಲ್ಲಿ ಬಿಲ್ಡಿಂಗ್ ಮತ್ತು ಕೆಲವು ಲೈಟ್ಸ್ ಕಂಬಗಳು ಮತ್ತು ಬಿಲ್ಡಿಂಗ್ ನ ಮೇಲೆ ಕೆಲವು ಗಿಡಗಳು ಬೆಳೆದಿರುವ ಚಿತ್ರಣವನ್ನು ನಾವಿಲ್ಲಿ ಕಾಣ --

ಹಾಗೂ ಇಲ್ಲಿ ಹಲವು ವ್ಯಕ್ತಿಗಳು ಹೂವನ್ನು ತೆಗೆದುಕೊಳ್ಳುತ್ತಿರುವುದನ್ನು ನೋಡಬಹುದಾಗಿದೆ ಬಕೆಟ್ ಗಳು ಚೇರ್ಗಳು ಮತ್ತು ಇಲ್ಲಿ ಒಂದು ಗೋಡೆಯ ಮೇಲೆ ಗಡಿಯಾರ ಇರುವುದನ್ನು ಸಹ ನಾವು ಇಲ್ಲಿ ಕಾಣಬಹುದಾಗಿದೆ.

ನಾವಿಲ್ಲಿ ಒಂದು ಬ್ಯಾಂಕ್ನ ಹೊರಭಾಗದ ಚಿತ್ರವನ್ನು ನೋಡುತ್ತಿದ್ದೇವೆ. ಬ್ಯಾಂಕ್ನ ಮುಂಭಾಗದಲ್ಲಿ ಇಬ್ಬರು ವ್ಯಕ್ತಿ ನೋಡಬಹುದು.ಬೈಕ್ ಅನ್ನು ನೋಡಬಹುದಾಗಿದೆ.

ಮುಂಭಾಗದಲ್ಲಿ ಒಂದು ಆ ಕೆಂಪು ಬಣ್ಣದಾ ಕಾರ್ ಅನ್ನು ಸಹ ನಾವಿಲ್ಲಿ ಕಾಣಬಹುದಾಗಿದೆ. ಕಾಣಬಹು--

ನಾವಿಲ್ಲಿ ಒಂದು ಕಾರ್ಖಾನೆಯನ್ನು ನೋಡಬಹುದು ಈ ಕಾರ್ಖಾನೆ ಒಳಗೆ ಬೆಂಕಿಯನ್ನು ನೋಡಬಹುದು ಬೆಂಕಿಯಲ್ಲಿ ಕಬ್ಬಿಣ ಬೇಯುತ್ತಿರುವ ದೃಶ್ಯವನ್ನು ನಾವಿಲ್ಲಿ ಕಾಣಬಹುದಾಗಿದೆ.

ಹಾಗು ಕೆಲವೇ ಕೆಲವು ವ್ಯಕ್ತಿಗಳು ನಿಂತಿರುವುದು ಮತ್ತು ಇನ್ನು ಕೆಲವು ವ್ಯಕ್ತಿಗಳು ಕೂತುಕೊಂಡಿರುವ ದೃಶ್ಯವನ್ನು ನಾವು ಕಾಣಬಹುದಾಗಿದೆ. ಹಾಗು ಇಲ್ಲಿ ಒಂದು ಕಾಂಪೌಂಡ್ ಅನ್ನು ಸಹ ಕಾಣಬಹುದು.

ನಾವಿಲ್ಲಿ ಒಂದು ದಿನಸಿ ಅಂಗಡಿಯನ್ನು ಇಲ್ಲಿ ಕಾಣಬಹುದಾಗಿದೆ ದಿನಸಿ ಅಂಗಡಿಯ ಮುಂಬಾಗದಲ್ಲಿ ಕೆಲವು ಮೂಟೆಯ ಚೀಲ ಗಳನ್ನೂ ನಾವು ನೋಡಬಹುದು.

ಇಟ್ಟಿಗೆಯನ್ನು ನೋಡಬಹುದು ಹಾಗೆ ಹಿಂಭಾಗದಲ್ಲಿ ಒಬ್ಬ ವ್ಯಕ್ತಿ ನಿಂತಿರುವ ಚಿತ್ರವನ್ನು ನಾವಿಲ್ಲಿ ನೋಡಬಹುದು. ಸುತ್ತ ಮುತ್ತಲು ಬಿಲ್ಡಿಂಗ್ ಮತ್ತು ಗಿಡ ಮರಗಳನ್ನು ಸಹ ನಾವಿಲ್ಲಿ ನೋಡಬಹುದು.

ಅಲ್ಲಿ ಪ್ರಯಾಣಿಕರು ಓಡಾಡುತ್ತಿರುವ ದೃಶ್ಯವನ್ನು ನಾವು ನೋಡಬಹುದು ಹಾಗೆ ಬಸ್ ನ ಹಿಂಭಾಗಲ್ಲಿ ಒಂದು ಬಿಲ್ಡಿಂಗ್ ಅನ್ನು ಸಹ ನೋಡಬಹುದು ಗಿಡ ಮರ ಮತ್ತು ಲೇಟ್ ಕಂಬಗಳನ್ನ ನಾವು ಕಾಣಬಹುದು.

ಕೆಳಗಡೆ ಒಂದು ಚೇರ್ ಅನ್ನು ಸಹ ನೋಡಬಹುದಾಗಿದೆ ಆಹ್ ಟೇಬಲ್ ಕೆಳ ಭಾಗದಲ್ಲಿ ಒಂದು ಪಕ್ಷಿಯನ್ನು ಪಕ್ಷಿಯ ವಿಗ್ರಹವನ್ನು ನಾವು ಕಾಣಬಹು --

ಇಲ್ಲಿ ಕೆಲವು ಪ್ರಾಣಿ ವಿಗ್ರಹಗಳು ದೇವರ ವಿಗ್ರಹಗಳು ತಟ್ಟೆಗಳನ್ನು ಸಹ ಕಾಣಬಹುದಾಗಿದೆ.

ಹಾಗು ನದಿಯ ಪಕ್ಕದಲ್ಲಿ ಸುತ್ತ ಮುತ್ತ ಗಿಡ ಮರಗಳನ್ನು ಸಹ ನಾವಿಲ್ಲಿ ಕಾಣಬಹುದಾಗಿದೆ. ಹಾಗೆ ಇಬ್ಬರು ವ್ಯಕ್ತಿಗಳು ನೋಡಬಹುದು.